ಸುತ್ತಲೇ ನೀರಿನಿಂದ ಕೊಡಿಗೆ ನೀರು ನೋಡಲು ತುಂಬಾ ಚೆನ್ನಾಗಿ ಕಾಣಸ್ತಿದೆ. ಸುತ್ತಲೂ ಗಿಡ ಮರಗಳಿಂದ ಕೂಡಿ ತುಂಬಿ ನೀರಿನಿಂದ ಬೈಕ್ ಕೂಡ ನಿಂತಿದೆ ನೋಡಲು ತುಂಬಾ ಚನ್ನಾಗಿ ಕಾನಿಸುತ್ತಯಿದೆ. ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿ --

ಬೈಕುಗಳಿಂದ ಕೂಡಿದ್ದು ಗಿಡ ಮರಗಳಿಂದ ಕೂಡಿದ್ದು ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತ ಇದೆ